ತಬಲ ಬಾರಿಸುತ್ತಿದೆ ಒಂದು ವಲ್ ಗೊಂಬೆ ಚಲ್ಲನ್ ಹಿಡಿದುಕೊಂಡಿದೆ.

ಬಾಗಿಲಿಗೆ ಬಳಸುವ ಕೊಂಡಿಗಳು ಹಲವಾರು ಇವೆ.

ಈ ಗಾರ್ಡನ್ ನಲ್ಲಿ ಕೆಳಗಡೆ ಸಣ್ಣ ಸಣ್ಣ ಹುಲ್ಲು ಬೆಳದಿದೆ.

ಹಾಗೂ ಇಲ್ಲಿ ಅವರ ಎದ್ರುಗಡೆ ಇನ್ನು ಹಲವಾರು ಪ್ಲಾಸ್ಟಿಕ್ ನ ಕಪ್ಪುಗಳಿವೆ.

ಹಾಗೂ ಇಲ್ಲಿ ಎರಡ್ ಮೂರು ಬ್ಯಾಗ್ ಗಳನ್ನು ನೇತ್ ಹಾಕಿದ್ದಾರೆ ಮತ್ತು ಇಲ್ಲಿ ಸಣ್ಣ್ ಮಕ್ಕಳ ಆಟವಾಡುವ ಸಾಮಾಗ್ರಿಗಳು ಕೂಡ ಹೊರಗಡೆ ಕಾಣಿಸುತ್ತಿವೆ.

ಕೀ ಬೋರ್ಡು ಗಳಿವೆ ಮತ್ತು ಮಾನಿಟರ್ ಗುಳ--

ಇಲ್ಲಿ ಒಂದು ಎರಡ್ಮೂರ್ ಹಂತಸ್ತಿನ ಮನೆ ಇದೆ.

ಈ ಅಂಗಡಿಯ ಹೊರಗಡೆ ಎರಡ್ಮೂರು ಬೈಕ್ ಗಳನ್ನು ನಿಲ್ಲಿಸಲಾಗಿದೆ.

ದೊಡ್ಡ ದೊಡ್ಡ ಗಿಡ ಮರಗಳು ಬೆಳೆದಿವೆ.

ಈ ಕೋಣೆ ಒಳಗಡೆ ಒಂದು ಲ್ಯಾಪ್ ಟಾಪ್ ಇದೆ.

ಇಲ್ಲಿ ಒಂದು ಗಡಿಯಾರ ಇದೆ ಮ--

ಹಾಗೂ ಈ ಅಂಗಡಿಯಲ್ಲಿ ಹಲವಾರು ಬಟ್ಟೆಗಳನ್ನು ನೇತಾಹಾಕಿದ್ದಾರೆ.

ಅಂಗಡಿಯ ಪಕ್ಕದಲ್ಲಿ ಮತ್ತೊಂದು ಕಟ್ಟಡ ಇದೆ.

ಇಲ್ಲಿ ಹಲವಾರು ಪುಸ್ತಕಗಳನ್ನು ಚೆನ್ನಾಗಿ ಜೋಡಿಸಿದ್ದಾರೆ.

ಮತ್ತು ಇಲ್ಲಿ ಪ್ಲಾಸ್ಟಿಕ್ನ ಬಾಲ್ ಗಳಿವೆ.

ಪ್ಲಾಸ್ಟಿಕ್ ನ ಬಾಲು ಮತ್ತು ಸಣ್ಣ ಮಕ್ಕಳು ಆಡುವ ಕಾರು ಗಳನ್ನು ಜೋಡಿಸಿದ್ದಾರೆ.

ಮತ್ತು ಎರಡ್ ಮೂರು ದೊಡ್ಡ ಗಿಡ ಮರಗಳಿವೆ.

ಇದರ ಮುಂಭಾಗದಲ್ಲಿ ಮೂರ್ನಾಲ್ಕು ಬೈಕ್ ಗಳು ನಿಂತಿವೆ ಮತ್ತೊಂದು ಸೈಕಲ್ ಕಾಣಿಸುತ್ತಿದೆ.

ಹಾಗು ಅಲ್ಲಿ ಮೇಲಿಂದ ಕೂಡ ಒಂದು ದೊಡ್ಡ ಲೈಟ್ ಕಾಣಿಸುತ್ತಿದೆ.

ಹಾಗೂ ಇಲ್ಲಿ ಒಂದು ದೊಡ್ಡ ಗಂಟೆ ಇದೆ ಅಲ್ಲಿ ಒಂದು ಕೊಡವಿದೆ ಮತ್ತು ಇಲ್ಲಿ ಎರಡು ಭಾವಚಿತ್ರಗಳಿವೆ.

ದೇವಾಲಯಗಳು ವಿರಬಹುದು ಇಲ್ಲಿ ಒಬ್ಬು ಸೀರೆಯನ್ನು ಉಟ್ಟುಕೊಂಡು ಹೆಣ್ಣು ಮಗಳು ಬರುತ್ತಿದ್ದಾರೆ ಹಾಗೆ ಅಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಇಲ್ಲಿ ಒಂದು ಬಸ್ ಸ್ಟಾಂಡ್ ಇದೆ ಇದು ಎರಡು ಅಂತಸ್ತಿನದ್ದಿದೆ.

ಇದು ಒಂದು ಜಿಮ್ ನ ಅಂಗಡಿ ಇದೆ.

ಇದು ಒಂದು ಗಿರಣ ಅಂಗಡಿ ಇದೆ.

ಇಲ್ಲಿ ಎದುರುಗಡೆ ಒಂದು ಕಂಪ್ಯೂಟರ್ ಕಾಣಿಸುತ್ತಿದೆ.

ಹಾಗೂ ಇಲ್ಲಿ ಬಹಳಷ್ಟು ಪೇಪರ್ ಗಳಿವೆ ಇದರ ಮುಂಭಾಗದಲ್ಲಿ ಒಂದು ಕುರ್ಚಿ ಕಾಣಿಸುತ್ತಿದೆ ಅದರ ಪಕ್ಕದಲ್ಲಿ ಒಂದು ಬ್ಯಾಂಡೇಜ್ ಕಾಣಿಸುತ್ತಿದೆ ಅಲ್ಲಲ್ಲೊಬ್ಬ ವ್ಯಕ್ತಿಯು ಕಾಣಿಸುತ್ತಿದ್ದಾನೆ.

ಬಾಗಿಲಿನ ಅಕ್ಕ ಪಕ್ಕದಲ್ಲಿ ನಾಲ್ಕು ದೊಡ್ಡ ದೊಡ್ಡ ಕಿಟಕಿಗಳಿವೆ.

ಇಲ್ಲಿ ಒಬ್ಬ ಮಹಿಳೆ ಮತ್ತು ಒಂದು ಪುರುಷನು ಕುಳಿತುಕೊಂದಿದ್ದಾನೆ ಹಾಗೆ ಇಲ್ಲಿ ಒಂದು ವ್ಯಕ್ತಿಯ ಕೈ ಕಾಣಿಸುತ್ತಿದೆ.

ಒಂದು ಒಳಗಡೆ ಹಲವಾರು ಕುರ್ಚಿಗಳನ್ನು ಹಾಕಿದ್ದಾರೆ.

ಇದು ಒಂದು ಫ್ರೂಟ್ ನ ಮಾರ್ಕೆಟ್ ಇದೆ.

ಹಾಗೂ ಇಲ್ಲಿ ಬಹಳಷ್ಟು ಬಟ್ಟೆಗಳನ್ನು ನೇತಾಕಿದ್ದಾರೆ.

ಎರಡು ಲೈಟ್ ಗಳು ಕಾಣಿಸ್ತಿವೆ ಹಾಗೂ ಈ ಅಂಗಡಿಗೆ ಒಂದು ಶಟ್ಟರ್ ಕಾಣಿಸುತ್ತಿದೆ.